ಪ್ರಕೃತಿ ಬಗ್ಗೆ ವರ್ಣಿಸಬೇಕು ಅಂತ ಅಂದ್ರೆ ಪಧಗಳೇ ಸಾಲಲ ನಮ್ಮ ಹಳ್ಳಿ ಕಡೆಗಳಂತಲೂ ಪ್ರಕೃತಿ ತುಂಬಾನೇ ಚೆನ್ನಾಗಿರುತ್ತೆ ನೋಡೊದಕೆ ಇನ್ನು ಮರ ಗಿಡಗಳು ಮತ್ತೆ ಬೆಟ್ಟ ಗುಡ್ಡಗಳು ಎಲ್ಲವೂ ಕೂಡ ಇನ್ನು ಇದಾವೆ.

ನಾವು ಡ್ರಾಯಿಂಗ್ ಶೀಟ್ ನ ತಕೊಂಡ್ ಹೋಗಿ ಕಲರ್ ಪೇಪರ್ ಶೈನಿಂಗ್ ಪೆಣ್ ಸ್ಕೆಚ್ ಪೆಣ್ ಇತರ ಎಲ್ಲ ತರದನ ಬಳೆಕೆ ಮಾಡ್ಕೊಂಡ್ ಏನ್ ಮಾಡ್ತಿದ್ವಿ ಅಂತ ಅಂದ್ರೆ ಒಂದು ಪ್ರಭಂದ ಆಗಿರ್ಬಹುದು ಕೆವೆಷನ್ ಆನ್ಸರ್ ಆಗಿರ್ಬಹುದು ಒಂದು ಮಾಹತಿ ಬಗ್ಗೆ ಒಂದು ವಿಷಯದ ಬಗ್ಗೆ ಮಾಹಿತಿಯೇನ ಕೊಡ್ತಾಇದ್ವಿ